ಈ ಚಿತ್ರದಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಒಳಗಡೆ ಹಲವಾರು ಜನ ಸಾಲಿನಲ್ಲಿ ನಿಂತುಕೊಂಡಿರುವುದನ್ನು ನೋಡಬಹುದು.

ಮತ್ತು ಅವರ ಮುಂದೆ ಒಂದು ದೊಡ್ಡದಾದ ಬುದ್ಧನ ಫೋಟೋ ವನ್ನು ಹಾಕಲಾಗಿದೆ.

ತ್ತು ಆ ಟೇಬಲ್ನ ಪಕ್ಕದಲ್ಲಿ ಬಲೂನ್ ಗಳಲ್ಲಿ ಡೆಕೋರೇಷನ್ ಮಾಡಿರುವುದನ್ನು ನೋಡಿರಬಹುದು.

ಕಪ್ಪು ಬಣ್ಣದ ಗಾಡಿ ಸಹ ಕಾಣಿಸುತ್ತಿದೆ.

ಹಾಕಲಾಗಿದೆ ಮತ್ತು ಒಂದು ರೋಡಿನಲ್ಲಿ ಆಟೋ ಹೋಗುತ್ತಿರುವುದನ್ನು ನಾವು ನೋಡಬಹುದು.

ಚಿತ್ರಮಂದಿರವಾಗಿದೆ ಮತ್ತು ಆ ಚಿತ್ರಮಂದಿರದ ಮುಂದೆ.

ಮತ್ತು ಹಾಸಿಗೆಯ ಮೇಲೆಗಡೆ ಒಂದು ಫ್ಯಾನ್ ಸಹ ಕಾಣಿಸುತ್ತಿದೆ.

ಇದು ಒಂದು ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮವಾಗಿದೆ ಮತ್ತು ಇಲ್ಲಿ ನಾವು ನೋಡಬಹುದು ನಾಲಕ್ಕು ಜನ ಹೆಣ್ಣು ಮಕ್ಕಳು ನಿಂತಿದ್ದಾರೆ ಮತ್ತು ಒಂದು ವಿದ್ಯಾರ್ಥಿ--

ಎರಡು ಸ್ಪಾಟ್ಲೆಗಳನು ನಾವಿಲ್ಲಿ ನೋಡಬಹುದು ಮತ್ತು ಪೇಪರಿ ನಲ್ಲಿ ಅಲಂಕರಿಸಿ ಸ್ಟೇಜ್ ನ್ನು ಅಲಂಕರಿಸಿ ಇಕ್ಕಿದ್ದಾರೆ.

ನೋಡಬಹುದು ಇಲ್ಲಿ ಎರಡು ಸಂಗೀತ ಬಾರಿಸುವ ಅಥವಾ ಸಂಗೀತವನ್ನು --

ಈ ಚಿತ್ರದಲ್ಲಿ ನಾವೋಂದು ದೊಡ್ಡದಾದ ಬಿಳಿ ಬಿಲ್ಡಿಂಗ್ ಅನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವೊಂದು ಗಾರ್ಡನ್ ನ ಒಳಗಡೆ ವೃತ್ತಾಕಾರದ ಬೆಂಚ ಗಳನ್ನು ಹಾಕಿರುವುದನ್ನು ನೋಡಬಹುದು.

ಮತ್ತು ಒಬ್ಬ ವ್ಯಕ್ತಿ ನಡೆದುಕೊಂಡು ಬರುತ್ತಿರುವುದನ್ನು ನಾವು ನೋಡಬಹುದು.

ಚಿತ್ರದಲ್ಲಿ ನಾವು ಉದ್ಯಾನವನದ ಪಕ್ಕದಲ್ಲಿ ಮೂರು ಜನ ಹುಡುಗಿಯರು ಮೂರು ಕಡೆ ರಂಗೋಲಿ ಹಾಕುತ್ತಿರುವುದನ್ನು ನಾವು ನೋಡಬಹುದು.

ಚಿತ್ರದಲ್ಲಿ ನಾವು ಒಂದು ರೋಡಿನ ಪಕ್ಕದಲ್ಲಿ ಇರುವ ಒಂದು ಪೆಟ್ರೋಲ್ ಬಂಕ್ ಅನ್ನು ನೋಡಬಹುದು ಮತ್ತು ಪೆಟ್ರೋಲ್ ಬಂಕ್ ನಲ್ಲಿ ಎರಡು ಗಾಡಿಗಳು ಪೆಟ್ರೋಲ್ ಹಾಕಿಸಿಕೊಳ್ಳುವುದನ್ನು ನೋಡಬಹುದು.

ಮತ್ತು ಒಬ್ಬ ಹೆಣ್ಣು ಹುಡುಗಿ ಅಲ್ಲಿ ನಡಿ ನಡೆದುಕೊಂಡು ಹೋಗುವುದನ್ನು ನೋಡಬಹುದು.

ಮತ್ತು ಅವರ ಹಿಂದೆ ಅಂಬೇಡ್ಕರ್ ನ ಫೋಟೋ ಕಾಣಿಸುತ್ತಿದೆ

ಹಲವಾರು ಹುಡುಗರು ಮತ್ತು ಹುಡುಗಿಯರು ಕಾಯುತ್ತಿರುವುದನ್ನು ನಾವು ನೋಡಬಹುದು.

ಮತ್ತು ಅಲ್ಲಿ ಐದು ಜನ ವ್ಯಕ್ತಿಯರು ವ್ಯಾಯಾಮ ಮಾಡುತ್ತಿರುವುದನ್ನು ನಾವು ನೋಡಬಹುದು.

ಮತ್ತು ಎಲ್ಲಾ ದೊಡ್ಡ ವ್ಯಕ್ತಿಗಳು ಸಾಲಿನಲ್ಲಿ ನಿಂತುಕೊಂಡು ಊಟವನ್ನು ಇರಿಸಿಕೊಳ್ಳುತ್ತಿರುವುದನ್ನು ನೋಡಬಹುದು.

ಮತ್ತು ವಿದ್ಯಾರ್ಥಿಗಳು ಕೆಂಪು ಬಣ್ಣದ ಶರ್ಟ್ ಗಳು ಮತ್ತು ಹಸಿರು ಬಣ್ಣದ ಶರ್ಟ್ ಗಳು ಹಾಕಲಾಗಿದೆ.

ಮತ್ತು ಆ ಕ್ಲಾಸ್ ರೂಮಿನ ಒಳಗಡೆ--

ಇದ್ರಲ್ಲು ಕುದುರೆಯ ಗೊಂಬೆಯನ್ನು ನೋಡಬಹುದು ಹಾಗೆಯೆ ಲೈಟಿಂಗ್ ಗಳನ್ನು ಹಾಕಲಾಗಿದೆ.

ಮತ್ತು ಮೆಟ್ಟಿಲುಗಳ ಅಕ್ಕಪಕ್ಕದಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಲಾಗಿದೆ ಮತ್ತು ಬಿಸಲು--

ಮತ್ತು ಇದು ಒಂದು ತಿನಸು ದೊರಕುವ--

ಚಿತ್ರದಲ್ಲಿ ನಾವು ಒಂದು ಹಳೆಯ ಔಷಧಿ ದೊರಕುವ ಅಂಗಡಿಯನ್ನು ನೋಡಬಹುದು.

ಇಲ್ಲಿ ನಾವು ಒಂದು ದುಬಾರಿ ಹೋಟೆಲ್ ನ ಒಳಗಡೆ ಒಂದು ಕೈ ತೊಳೆಯುವ ಸ್ಥಳವನ್ನು ನೋಡಬಹುದು.

ಇಲ್ಲಿ ನಾವು ಒಂದು ಹೋಟೆಲ್ನ ಒಳಗಡೆ ಹಲವಾರು--

ಹಳದಿ ಡ್ರೆಸ್ ಹಾಕಿಕೊಂಡು ಓಡಾಡುವುದನ್ನು ನೋಡಬಹುದು.

ಚಿತ್ರದಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡುತ್ತಿರುವುದನ್ನು ನೋಡಬಹುದು ಹಾಗೆಯೇ ಸನ್ಮಾನ ಮಾಡಲು ಹಲವಾರು ಹುಡುಗರು ಮತ್ತು ಹುಡುಗಿಯರು ಸಹ ನಿಂತಿದ್ದಾರೆ.

ಮತ್ತು ಅವರ ಮುಂದೆ ಒಂದು ದೊಡ್ಡದಾದ ಸ್ಪೀಕರ್ ಸಹ ಕಾಣಿಸುತ್ತಿದೆ.

ಈ ಸಹ ಇದೆ ಮತ್ತು ಗೋಡೆಗಳಿಗೆ--

ಅಲ್ಲಿ ಆ ಕೆರೆಯನ್ನು ಆನಂದಿಸಿರುವುದನ್ನು ನಾವು ಗಮನಿಸಬಹುದು ಮತ್ತು ಆ ಶೇಡ್ ನ ಹಿಂದೆ ಹಲವಾರು ಹಸಿರು ಬಣ್ಣದ ಮರಗಳು ಕಾಣಿಸುತ್ತಿವೆ.

ದೊಡ್ಡ ಮೀನುಗಳು ಮತ್ತು ಹಳದಿ ಬಣ್ಣದ ಮೀನುಗಳು.

ತುಂಬ ನಾಜುಕಾಗಿ ಬುಕ್ ಗಳನ್ನು ಜೋಡಿಸಲಾಗಿದೆ.